ನಮ್ಮ್ ಸ್ವಿಸ್ ಬ್ಯಾಂಕ್

ಇದು ಬಹಳ ಉಪಯುಕ್ತವಾಗಿ ಕೆಲಸ ಮಾಡುವಂತ ಬ್ಯಾಂಕ್ ಆಗಿದ್ದು ಫೇಮಸ್ ಆಗಿದೆ. ಇದು ಬ್ರಾಂಚ್ ಜಾಸ್ತಿ ಇದೆ.

ಇಲ್ಲಿ ಜನರು ಹುಡುಗರು ತಮ್ಮ ಹೇರ್ ನ ಬಹಳ ವಿನ್ಯಸದಿಂದ ಕಟ್ ಮಾಡ್ಕೋಳೋಕೆ ಇಲ್ಲಿ ಬಂದು ಕಟಿಂಗ್ ಮಾಡಿಸಿಕೊಂಡು ಹೋಗ್ತಾರೆ.

ಕ್ಯಾಂಪ್ ಎರಡು ಗುಡಾರನ್ನು ನೋಡಬಹುದು ಊಟಿಗೆ ಹೋಗುವಂತ ಜಾಗವಾಗಿದೆ ಕಾ ವೇರಿ ನೀರು ಬಾರ್ಡರ್ ಅಲ್ಲಿ ಕೇರಳ ಕರ್ನಾಟಕ ಮತ್ತು ತಮಿಳುನಾಡು ಚೆನ್ನಾಗಿದೆ ಇದು ಎರಡು ಗುಡ್ಡಗಳನ್ನು ನೋಡಬಹುದ.